ನಾಲಕ್ ತರದ ಮೇಕ್ಅಪ್ ತರ ಮೇಕ್ಅಪ್ ನ ಅಹ್ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ಅವ್ರಿಗೆ ಬಂದಂತಹ ಲೈಸನ್ಸ್ ವಿಥ್ ಪ್ರಶಸ್ತಿಗಳನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ.

ಇದು ಒಂದು ಈ ಫೋಟೋ ದಲ್ಲಿ ಕಾಣ್ತಾ ಇರೋದು ಏನಪ್ಪಾ ಅಂದ್ರೆ ಇಲ್ಲಿ ಕನಿಷ್ಠ ಅಂದ್ರೆ ಒಂದ್ ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳಿಗೆ ಒಂದ್ --

ಒಂದು ಉಮ್ಮ್ ಕಟ್ಗೆಯನ್ನ ಯಾವ್ತರ ಕಟ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿಯ ಮಾಸ್ಟ್ರು ಹೇಳ್ಕೊಡ್ತಾಇದ್ದಾರೆ. ಇನ್ನೊಬ್ ಮಾಸ್ಟ್ರು ಇವ್ರು ಹೇಗೆ ಹೇಳ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದಾರೆ.

ಈ ಫೋಟೋದಲ್ಲಿ ಕಾಣ್ತಾಇರೋದು ಒಂದ್ ಚಿಕನ್ ಬಿರಿಯಾನಿ ಬಿರಿಯಾನಿಯಲ್ಲಿ ಒಂದು ಪೀಸ್ ಕಾಣ್ತಾಇದೆ. ಆಮೇಲೆ ಅದರ ಎದುರ್ಗಡೆನೆ ಗೋಡೆಯಲ್ಲಿ --

ಈ ಚಿತ್ರದಲ್ ಕಾಣ್ತಾ ಇರೋದು ಇದು ಹಳೆ ಕಾಲದ ಅಹ್ ಕಟ್ಟಡ. ಇದೂ ಕ್ಕೆ ಇಲ್ಲಿ ಕಲ್ಲಿಂದ ಮಾಡಿರ್ತಕಂತ ಅಂದ್ರೆ ಕಾಡ್ ಕಲ್ಲಿಂದ ಮಾಡಿರ್ತಕಂತ ಒಂದು ಮೆಟ್ಟಿಲ್ಗಳನ್ನ ನೋಡ್ಬೋದು.

ಒಬ್ಬ ಗ್ರಾಹಕರಿಗೆ ಓ ಅವ್ರಿಗ್ ಏನ್ ಬೇಕೊ ಅದುನ್ನ ಇಲ್ಲಿ ಒಬ್ಬ್ರು ಅಹ್ ಬ್ಯಾಂಕ್ ಎಂಪ್ಲೋಯೆ ಆ ಕೆಲ್ಸನ ಮಾಡ್ಕೊಡ್ತಾಇರೋದು ಇಲ್ ನೋಡ್ಬೋದು.

ಇದು ಒಂದು ಚಾನೆಲ್ ನ ಫೋಟೋ ಈ ಚಾನೆಲ್ ನ ಅಹ್ ಒಳಗಡೆ ಮುಳ್ಳಿನ ಗಿಡಗಳು ಬೆಳೆದಿರೋದನ್ನ ಇಲ್ ನೋಡ್ಬೋದು.

ಆಮೇಲೆ ಈ ಚಾನೆಲ್ ಗಳಲ್ಲಿ ತುಂಬ ಇದ್ರು ತುಂಬಾ ನೀರ್ ಬಿಟ್ಟಿಲ್ಲ ಸ್ವಲ್ಪ ಹೊತ್ತ್ ಮಾತ್ರ ಬಿಟ್ಟಿದ್ದಾರೆ ಅಂದ್ರೆ ನೀರ್ ಇದೆ ಅಂತ ಹೇಳಿ ಹೋಗ್ಬೇಕೋ ಹಾಗೇ ಗೇಟ್ ನ ಓಪನ್ ಮಾಡಿಲ್ಲ ನಿದಾನವಾಗೆ ಸ್ವಲ್ಪ್ ಸ್ವಲ್ಪ್ ಬಿಟ್ಟಿದ್ದಾ --

ಈ ಫೋಟೋದಲ್ಲಿ ಕಾಣ್ತಾ ಇರೋದು ಒಂದು ಚರ್ಚು ಈ ಚರ್ಚ್ ಇದು ಒಂಥರಾ ಡಿಫರೆಂಟ್ ಆಗಿದೆ ಅಂದ್ರೆ ಹಂಚಿನಿಂದ ಮಾಡಿರತಕಂತದು.